ಬೈಕಿನ ಮೇಲೆ ಇಬ್ಬರು ವ್ಯಕ್ತಿಗಳು ಇದ್ದಾರೆ.

ಇಲ್ಲಿ ಒಂದು ದೊಡ್ಡದಾದ ಶಾಲೆಯು ಇದೆ.

ಇಲ್ಲಿ ಮೇಲೆ ಕೆಲವು ಲೈಟ್ ಗಳು ಇವೆ.

ಇಲ್ಲಿ ಒಳಗಡೆ ಒಂದು ಮೇಜು ಇದೆ.

ಇದು ಒಂದು ಕಾರ್ಯಕ್ರಮ ಮಾಡುವ ಸ್ಥಳವಿದೆ.

ಇಲ್ಲಿ ಮೇಲೆ ಒಂದು ಪೈಪ್ ಇದೆ.

ಇದಕ್ಕೆ ಹಲವಾರು ಸಣ್ಣ ಸಣ್ಣದ ಕಿಟಕಿಗಳು ಇವೆ.

ಇಲ್ಲಿ ಕೆಳಗಡೆ ಒಬ್ಬ ವ್ಯಕ್ತಿಯು ಇದ್ದಾನೆ.